ಇದು ಒಂದು ಫುಡ್ ಕೋರ್ಟ್ ನ ಫೋಟೋ .

ಒಂದು ಹುಡುಗಿ ಮತೊಬ್ಬ ಪುರುಷನು ಕಾಣಿಸುತ್ತಿದ್ದಾನೆ ಪೆಟ್ರೋಲ್ ಬಂಕ್ ಬ್ಲೂ ಮತ್ತು ರೆಡ್ ಕಲರಿ ನ --

ಇದು ಒಂದು ಆಟದ ಮೈದಾನ ಮತ್ತು--

ಆ ವ್ಯಕ್ತಿ ಒಂದು ಬ್ಯಾಗ್ ಅನ್ನು ಹಿಡಿದು ನೆಡೆದುಕೊಂಡು ಹೋಗುತ್ತಿದ್ದಾನೆ.

ಇದು ಒಂದು ಫಂಕ್ಷನ್ ಫೋಟೋ ಆಗಿದೆ ಈ ಫುನ್ಕ್ಷನು ಗ್ರೀನ್ ಕಲರ್ ಮ್ಯಾಟು ಮತ್ತು ಬ್ಯಾಕ್ ಸೈಡ್ ನಲ್ಲಿ ವೈಟ್ ಕಲರ್ ನಿಂದ ಕೂಡಿದೆ.

ಇದು ಒಂದು ಬೆಳಗಿನ ಜಾವ ಫೋಟೋ ರೀತಿ ಕಾಣುಸ್ತಾ ಇದೆ.

ಹಲವಾರು ಜನ ಬಸ್ಸಿ ಗಾಗಿ ಕಾಯುತ್ತಿದ್ದಾರೆ.

ಈ ಹಾಲಿನ ಫಾಲ್ ಸೀಲಿಂಗ್ ಗೆ ಎಲ್_ಇ_ಡಿ ಲೈಟ್ ಗಳನ್ನು ಹಾಕಲಾಗಿದೆ.